ಕಟ್ಟಕಮ್ ಜೆವೆಲ್ಲರ್ಸ್ ದುಖಾನ ಇದೆ ಇದು ಒಂದು--

ಹಾಗೆ ಇಲ್ಲಿ ಒಂದು ಫ್ಯಾನ್ ಇದೆ ಹಾಗೆ ಇಲ್ಲಿ--

ಚಿಕ್ಕ ಚಿಕ್ಕ ದೋಣಿಗಳಿವೆ ಹಾಗೆ ಗಿಡ ಮರ--

ಎಸ್ ಬಿ ಐ ಬ್ಯಾಂಕ್ ಇದೆ.

ಅಂಗಡಿ ಇದೆ ಕಿರಾಣಿ ಅಂಗಡಿ ಹಾಗೆ ಇಲ್ಲಿ--

ಹಾಗೆ ಅಲ್ಲಿ ಒಂದು ಲೈಟ್ ಇದೆ.

ಇದು ಒಂದು ಆರ್ ಎಸ್ ಕಾಂಸ್ಟ್ಯೂಕ್ಷನ್ ಅಂತ ಇದೆ.

ಹಾಗೆ ಅಲ್ಲಿ ಒಂದು ಮಾಲ್ ಗಾಡಿ ಇದೆ.

ಅನೇಕ ರೀತಿಯ ಡ್ರೆಸ್ ಗಳ ಹಾಗು ಇಲ್ಲಿ ಲೆಗ್ಗಿನ್ಸ್ ಗಳಿವೆ.

ಹಾಗು ಅಲ್ಲಿ ಒಂದು ಸ್ಕೂಟಿ ಇದೆ.